ಅಂಗಡಿಯ ಒಳಗಡೆ ದೇವರ ಫೋಟೋ ಹಾಕಲಾಗಿದೆ.

ವ್ಯಕ್ತಿಯ ಪಕ್ಕದಲ್ಲಿ ಬಟ್ಟೆಗಳನ್ನು ಒಣಗಲು ಹಾಕಲಾಗಿದೆ.

ಕಾರ್ ಗಳನ್ನು ನಿಲ್ಲಿಸುವ ಜಾಗದ ಸುತ್ತಲೂ ಕಬ್ಬಿಣದ ಗೆಟ್ ನಿರ್ಮಿಸಲಾಗಿದೆ.

ಬಂಗಲೆ ಒಳಗೆ ಹೋಗಲು ಒಂದು ಸಣ್ಣ ಕಾಲು ದಾರಿ ಇದೆ.

ಒಂದನೇ ಮುಂಭಾಗ ಒಂದು ದೀಪದ ಕಂಬ ಹಾಗೂ ಪಕ್ಕದಲ್ಲಿ ಒಂದು ಸಣ್ಣ ಮನೆ ಇದೆ.

ಸಾಕಷ್ಟು ಬಣ್ಣ ಬಣ್ಣದ ಜಾರುಬಂಡೆಗಳು ಪಕ್ಕ ಪಕ್ಕದಲ್ಲಿಯೇ ಇದೆ.

ಈ ಚಿತ್ರದಲ್ಲಿ ಒಂದು ಯಂತ್ರವನ್ನು ಕಾಣಬಹುದು.

ಈ ಕಾರ್ಖಾನೆಯ ಒಳಗಡೆ ಸಾಕಷ್ಟು ದೀಪಗಳನ್ನು ಆ ಕಾಣಬಹುದು.

ಸಹಾಯವಾಣಿಯ ಪಕ್ಕದಲ್ಲಿ ಒಂದು ಬಾಗಿಲಿದೆ ಅದು ಸ್ವಲ್ಪ ತೆರೆದಿದೆ.

ಹಾಲಿನ ಕೇಂದ್ರದ ಮೇಲ್ಭಾಗದಲ್ಲಿ ನೀಲಿ ಬಣ್ಣದ ನಾಮಪಲಕದಲ್ಲಿ ನಂದಿನಿ ಎಂದು ಬರೆಯಲಾಗಿದೆ.

ಮುಂಭಾಗದಲ್ಲಿ ನೀರಿನ ಕಾರಂಜಿಯನ್ನು ನಿರ್ಮಿಸಲಾಗಿದೆ ಜನರು ಅದನ್ನು ವೀಕ್ಷಿಸುತ್ತಿದ್ದಾರೆ ಸುತ್ತಲೂ ಗಿಡ ಮರಗಳಿವೆ ಗಿಡಗಳನ್ನು ಆಕರ್ಷಣೆಯವಾಗಿ ಕತ್ತರಿಸಲಾಗಿದೆ.

ಒಬ್ಬ ವ್ಯಕ್ತಿಯು ಕರ್ನಾಟಕ ಬ್ಯಾಂಕ್ ಎ_ಟಿ_ಎಂ ನಿಂದ ಹೊರಗಡೆ ಬರುತ್ತಿದ್ದಾನೆ ಮತ್ತೊಬ್ಬ ವ್ಯಕ್ತಿ ಒಳಗಡೆ ಪ್ರವೇಶಿಸುತ್ತಿದ್ದಾನೆ.